ಆಕಡೆ ಹೋದ್ರೆ ಚನ್ನಾಗ್ ಇಲ್ಲ ಇಕ್ಕಡೆ ಬಂದ್ರ ಸ್ವಲ್ಪ ಚನ್ನಾಗ್ ಅಯ್ತೆ ಮತ್ತೆ ಈಕಡೆ ಜನಗಳು ಅಷ್ಟು ಏನು ಕಾಣಸ್ತಿಲ ಮತ್ತೆ ಜಾಗ ಬಂದು ಚನ್ನಾಗ್ ಅಯ್ತೆ .

ಮಸೀದಿಗೆ ಹೋಗುವಾಗ ಕರೆಕ್ಟ್ ಆಗಿ ಬೆಳ್ಗಿನ್ ಜಾವಾ ಐದುವರೆಗೆ.